ಇದು ಸಹಾ ಚರ್ಚ್‌ ‌ ಚರ್ಚ್ ಅಂದರೆ ಚರ್ಚ್‌ನ ಒಂದು ಭಾಗ ಇದು ಇಲ್ಲಿ ಏಳು ಜನರು ಇದ್ಧಾರೆ ಏಳು ಜನದಲ್ಲಿ ಒಬ್ಬರು ಮಾತ್ರ ಬಿಳಿ ಸೀರೆ‌ ಹಾಕಿದ್ದಾರೆ. ಉಳಿದವರೆಲ್ಲರೂ--

ಆಹ್ ಇನ್ನೂ ಕೆಲವೊಬ್ಬರು ತೆಗೆದುಕೊಳ್ಳುತ್ತಿದ್ಧಾರೆ ಇನ್ ಅಲ್ಲಿ ಒಬ್ಬರೂ ನಿಂತು ನೋಡ್ತಾ ಇದ್ದಾರೆ.

ಇದು ಮಕ್ಕಳ ಪಾರ್ಕ್‌ . ಇಲ್ಲಿ ಒಂದು ಮಗು ಜೋಕಾಲಿ ಆಡ್ತಾ ಇದೆ. ಅಂದರೆ ಇದು ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುವಂತಹುದು.

ಆ ಅವರವರ ಕೆಲಸ ಏನು ಅವರವರ ವೃತ್ತಿ ಬಗ್ಗೆ ತಿಳಿಸಿಕೊಡುವುತಕ್ಕಂತ ಒಂದು ಮೀಟಿಂಗ್‌ ಇದಾಗಿದೆ.

ಇದು ಒಂದು ಎಣ್ಣೆ ಫ್ಯಾಕ್ಟರಿ ಎಣ್ಣೆ ಫ್ಯಾಕ್ಟರಿ ಅಂದರೆ ಸನ್‌ ಫೋರ್ಲ್‌ ರಿಫೈಂಡ್‌ ಆಯಿಲ್‌ ಇರಬೇಕು ಇಲ್ಲಿ ಸಾವಿರಾರು ಟಿನ್‌ಗಳು ಇದೆ ಇದು ಗೋಡನ್‌ ಗೋಡನ್‌ನಲ್ಲಿ --